ಚಿತ್ರಣವಾಗಿದ್ದು ಇಲ್ಲಿ ಇಲ್ಲಿ ಸಮುದಾಯ ಭವನವಾಗಿದ್ದು --

ಇದೊಂದು ರೀತಿಯಾದ ಭವನವಾಗಿದ್ದು ದೊಡ್ಡದಾಗಿ ಒಂದು ಭವನದ ರೀತಿಯಲ್ಲಿ ಇದೆ ಹಾಗು ಇಲ್ಲಿ ನೋಡಿದಾಗ ಒಂದು ರೀತಿಯ ಲೈಟ್ ಕಂಬ ಇದೆ ಇಲ್ಲಿ ಸುತ್ತ ಮುತ್ತ ನೋಡಿದಾಗ ಒಂದಿಷ್ಟ್ಟು ಮರಗಳು ಇದೆ ಇಲ್ಲಿ ಗಿಡಗಳು ಕೂಡಾ ಇದೆ ಈ ಚಿತ್ರಣದಲ್ಲಿ ಇದನ್ನ ಹೆಚ್ಚಾಗಿ --

ಒಂದು ರೀತಿಯಾದ ಚಿತ್ರಣವಾಗಿದ್ದು ಡ್ಯಾಮ್ನ ಮೇಲೆ ರೀತಿಯಾಗಿ ದೇವಿಯನ್ನು ಸ್ಥಾಪನೆಮಾಡಿರುವುದರಿಂದ ಇಲ್ಲಿ ರೀತಿಯಾಗಿ ನೀರು ಕೂಡಾ ಜೋರಾಗಿ ಹರಿದು ಬರ್ತಾ ಇದೆ ಇದನ್ನು ಕೂಡ ಈ ಚಿತ್ರದಲ್ಲಿ ನೋಡಬಹುದು--